ಗುಲ್ಬರ್ಗ ಆಹ್ಹ್ ಗುಲ್ಬರ್ಗ ಗುಲ್ಬರ್ಗಿ ಮಹಾನಗರ ಪಾಲಿಕೆಯ ಆ ಒಂದು ಗ್ರಾಹಕರ ಮನೆಯ ಬಾಗಿಲು ತರಕಾರಿ ಮಾರಾಟ.

ಈ ಒಂದು ಬೋರ್ಡ ಗಲ್ಲನ್ನ ವಾಹನಗಳಿಗೆ ಇದೊಂದು ಫ್ಲೆಕ್ಸಗಳನ್ನ ಅಳವಡಿಸಲಾಗಿದೆ ಈ ಫ್ಲೆಕ್ಸ್ --

ಇಲ್ಲಿ ಒಂದು ಬಾವುಟದ ಒಂದು ಈದ್ ಇದೆ ಇದು ಒಂದು ಯಾವುದೋ ಶಾಲೆಯ ಕಾಲೇಜಿನ ತರ ಇದು ಶಾಲೆ ಕಾಲೇಜು ಏನೇ ಆದರೂ ಕೂಡ ಇಲ್ಲಿ ಪೇಂಟ್ ಎಲ್ಲ ಕಿತ್ತುಕೊಂಡು ಹೋಗಿದೆ ಮಧ್ಯದಲ್ಲಿ ಬಾವುಟದ ಕಂಬವನ್ನು ನೆಡಲಾಗಿದೆ.

ಹಾಗೇನೇ ಒಂದು ಎಲ್ಲಾ ವಸ್ತುಗಳನ್ನ ಜೋಡಿಸಲಾಗಿದೆ ಸಲಕರಣೆಗಳಿಗೆ ಎನ್ ಬೇಕೊ ಎಲ್ಲಾ ವಸ್ತುಗಳನ್ನ ಇಲ್ಲಿ ಜೋಡಿಸಲಾಗಿದೆ ಎಂದು ಹೇಳಬಹದಾಗಿದೆ .

ಇಲ್ಲಿ ಪಕ್ಕದಲ್ಲಿ ಒಂದು ಬೋರ್ಡ್ ಮೇಲ್ಗಡೆ ಒಂದು ಆ ಒಂದು ಇದರ ಮೇಲ್ಗಡೆ ಒಂದು ಬೋರ್ಡ್ ಇದೆ. ಪಕ್ಕದಲ್ಲಿ ಒಂದು ಮನೆ ಇದೆ.

ಒಂದು ದೂರದಲ್ಲಿ ಒಂದು ಬಿಲ್ಡಿಂಗ್ ಕಾಣಿಸ್ತಾ ಇದೆ ಬಿಲ್ಡಿಂಗ್ ನ ಪಕ್ಕದಲ್ಲಿ ಒಂದು ರೋಡ ಇದೆ ಆ ರೋಡಿನಲ್ಲಿ ಎರಡು ಜನ ನಡೆದುಕೊಂಡು ಹೋಗುತ್ತಿದ್ದಾರೆ ಹಾಗೇನೇ ಈ ಬಿಲ್ಡಿಂಗ್ನಲ್ಲಿ ಒಂದು ಬಿಲ್ಡಿಂಗ ತುಂಬಾ ದೊಡ್ಡದಾಗಿದೆ ಇ ಬಿಲ್ಡಿಂಗ ಹೊರಭಾಗದಲ್ಲಿ --

ಇದೊಂದು ಶ್ರೀ ಎಂಬುವುದು ಇದರ ಒಂದು ನೆಮು ಶ್ರೀ ಅಂತ ಅಂದರೆ ಇದೊಂದು ದೆವರ ನೆಮು ಅಥವಾ ಒಂದು ಅಂಗಡಿ ನೆಮು ಎನ್‌ ಎಂದೆ ವಾಸವಾಗ್ತಾ ಇಲ್ಲ .

ಇದು ಒಂದು ಕಲ್ಲಿನ ಒಂದು ಮೋಡಕ್ಕೆ ತಾಗಿಕೊಂಡಿರುವ ಕಲ್ಲಿನ ರೀತಿಯಲ್ಲಿರುವ ಒಂದು ಇದು ಇದು ಪೊದೆ ಒಳಗೆ ಬಿದ್ದಿದ್ದು ತುಂಬಾ ದೂರದಲ್ಲಿ ಇದ್ದಿದ್ದು.

ದೊಡ್ಡ ಕೋಟೆಯಾಗಿ ಕಾಣ್ ಕಾಣುತ್ತಿದೆ ನಮಗೆ ಬಟ್ ರಾಜರ ಕಾಲದಲ್ಲಿ ಇಂತಹ ಕೊಟೆಗಳನ್ನ ಆಳುವುದು ಮತ್ತೆ ಇದನ್ನ ವಶ ಪಡಿಸಿಕೊಳ್ಳುವುದು --

ಕರ್ನಾಟಕ ರಾಜ್ಯ ಖಾದಿ ಮತ್ತು ಗ್ರಾಮದ್ಯೋಗ ಮಂಡಲಿ ವಿಶೇಷ ತಹಶೀಲ್ದಾರ್ ವಸುಲಾತಿ ನಗರ ಕಚೇರಿ ಗುಲ್ಬರ್ಗಾ ವಿಭಾಗ ಗುಲ್ಬರ್ಗಾ.

ಒಟ್ನಲ್ಲಿ ಒಂದು ಏನೋ ಒಂದು ಅಂಗಡಿಯ ತಾರಾ ಅಂದ್ರೆ ಸ್ಪೋರ್ಟ್ಸ್ ಗೆ ಬೇಕಾಗುವ ಒಂದು ಅಂಗಡಿ ಇದು ಅಂತ --

ಇದು ಒಂದು ಗೋಪುರದ ರೀತಿಯಲ್ಲಿ ಒಂದು ದೇವಸ್ಥಾನದ ಒಂದು ಹಳೆಯ ರಾಜರ ಕಾಲದ ಒಂದು ದೇಗು ದೇಗುಲ ಎಂದು ಹೇಳುತ್ತಾರೆ.

ನಗಾರಾ ಕೋಟೆಯ ಸುತ್ತಮುತ್ತಲು ಪೊದೆಗಳು ಕ-ಕಸ ಕಡ್ಡಿಗಳೇ ಹೆಚ್ಚು ತುಂಬಿಕೊಂಡಿದೆ ಅಂತ ಹೇಳಬಹುದು.

ಮರಗಳ ಅಕ್ಕಪಕ್ಕಗಳಲ್ಲಿ ತೆಂಗಿನ ಮರಗಳ ರಿತಿ ಇಲೋಂದು ಪಾರ್ಕ ಅಹ ತೆಂಗಿನ ಮರ ಇದೆ ಪಾ ತೆಂಗಿನ ಮರಗಳ ಪಕ್ಕದಲ್ಲಿ ಒಂದು ಪಾರ್ಕ ನಿರ್ಮಾಣವಾಗಿದೆ ಹಾಗೆನೆ --

ತುಂಬಾ ಹಾಳಾಗಿದೆ ಮಣ್ಣಿನ ರೊಡಿಂದ ವಾಸವಾಗ್ತಿದೆ ಒಟ್ಟನಲ್ಲಿ ಇದು ಮರ ಗಿಡಗಳು ಇರುವ --

ಇಲ್ಲಿ ಒಂದು ಸೇತುವೆ ಇದೆ ಸೇತುವೆಯ ಪಕ್ಕದಲ್ಲಿ ಒಂದು ಹೊಳೆ ಇದೆ ಹೊಳೆಯ ಪಕ್ಕದಲ್ಲಿ ಒಂದು ಬ್ರಿಡ್ಜ ಇದೆ ಆ ಬ್ರಿಡ್ಜ ಸೇತುವೆಯನ್ನು ಒಂದು ಹೊಳೆಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ ಅಂದ್ರೆ --